ಸೋ ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಕಾಣುಸ್ತಿದೆ ಅಂತ ಇಲ್ಲಿ ಸೋ ನಂತರ ನಾವ್ ಮೇಲ್ಗಡೆ ಇರುವ ದೇವರುಗಳ ಫೋಟೋಗಳನ್ನ ನಾವು ನೋಡಬಹುದು ಯಾವ ರೀತಿ ಕಾಣಿಸುತ್ತಿದೆ ಅಂತ.

ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಒಂದು ಲಾಂಗ್ ತರ ಮೆಂಟೇನ್ ಮಾಡಿದ್ದಾರೆ ಅಂತ ಸೊ ನಾವ್ ಸೈಡ ಲ್ಲೆಲ್ಲ ನೋಡ್ತಾ ಇದೀವಿ ಯಾವ್ ರೀತಿ ಗ್ರೀನ್ ಗ್ರೀನ್ ಕಾಣಿಸ್ತಿದೆ ಅಂತ.

ಆನಂತರ ಕೆಳಗಡೆ ಕೂಡ ನೋಡಬಹುದು ಯಾವ ರೀತಿ ಗ್ರಾಸಸ್ ಎಲ್ಲಾ ಬೆಳಕೊಂಡಿದ್ದಾವೆ ಅಂತ ನಾವ್ ಸೈಡ ಲ್ಲೆಲ್ಲ ನೋಡಬಹುದು ಎಷ್ಟು ಚೆನ್ನಾಗಿ ಇಂಟ್ರಾಸ್ಟ್ರಶನ್ ಮೇನಟೈನ್ ಮಾಡಿ --

ನಂತರ ನಾವಲ್ಲಿ ಸೈಡ್ ಅಲ್ಲೆಲ್ಲ ನೋಡಬಹುದು ಯಾವ ರೀತಿ ದೊಡ್ಡ ದೊಡ್ಡದಾದಂತಹ ಮರಗಳು ನಮಗೇ ಇಲ್ಲಿ ಕಾಣಿಸ್ತಇದಾವೆ ಅಂತ ಕೂಡ ನೋಡ್ತಾ ಇರ್ಬೋದು. ಇದು ನೋಡೋದಿಕ್ಕೆ ಎಸ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಕೂಡ ಹೌದು.

ನಾವು ನೋಡುತ್ತಿರಬಹುದು ಮೇಲ್ಗಡೆ ಯಾವ ರೀತಿ ಬಾಲ್ಕನಿಗಳು ಕಾಣ್ತಿದೆ ಅಂತ ನಂತರ ಸೈಡಲ್ಲಿ ನೋಡಬಹುದು ಯಾವ ರೀತಿ ಬಿಲ್ಡಿಂಗ್ ಗಳು ಇದ್ದಾವೆ ಅಂತ. ಸೋ ನಾವು ಈ ಸೈಡ್ ಅಲ್ಲಿ ನೋಡ್ತಾ ಇದೀವಿ ಯಾವ ರೀತಿ ಮರ ಕೂಡ ಇದೆ ಅಂತ ಕೂಡ ನೋಡ್ತಾ ಇರಬಹುದು ಸೋ ನೋಡೋಕೆ ಇದು ಹೆಂಗಿದೆ ಅಂತ.